ಇಲ್ಲಿ ಒಂದು ಕಿರಾಣ ಅಂಗಡಿ ಇದೆ ಅಂಗಡಿ ಎದ್ರುಗಡೆ ಒಂದು ಬೋರ್ಡನ್ನು ಹಾಕಿದ್ದಾರೆ.

ಕುರ್ಚಿಯ ಮೇಲ್ಗಡೆ ತುಂಬಾ ಜನರು ಕೂಡ ಕುಳಿತಿದ್ದಾರೆ ಹಾಗು ವೇಧಿಕೆಯನ್ನು ಹೂಗಳಿಂದ ಅಲಂಕಾರವನ್ನು ಮಾಡಿದ್ದಾ--

ಇಲ್ಲಿ ಎದ್ರುಗಡೆ ದೊಡ್ಡದಾದ ಕಟ್ಟಡವಿದೆ ಕಟ್ಟಡದ ಮೇಲ್ಗಡೆ ಬೋರ್ಡ್ ಅನ್ನು ಹಾಕಿದ್ದಾರೆ.

ಹಾಗು ಮೇಲ್ಗಡೆ ಭದ್ಭದೆ ಆಸ್ಪತ್ರೆ ಎಂದು ಕನ್ನಡದಲ್ಲಿ ಬರೆದಿದ್ದಾರೆ.

ಹಾಗು ಕಾಂಪೌಂಡ್ ಗೆ ಒಂದು ಗೇಟನ್ನು ಕೂಡ ಕೂಡಿಸಿದ್ದಾರೆ ಹಾಗು ಗೇಟ್ ನ ಒಳಗಡೆ ಗಿಡಮರಗಳು ಕೂಡ ಬೆಳೆದು ನಿಂತಿವೆ.

ಹಾಗೂ ಎದ್ರುಗಡೆ ಒಂದು ಬ್ಯಾರಿಕೆಡ್ ಕೂಡ ಇಟ್ಟಿದ್ದಾರೆ ಹಾಗು ಪಕ್ಕದಲ್ಲಿ ವಿದ್ಯುತ್ ನ ಕಂಬಗಳು ಕೂಡ ಇವೆ.

ಹಾಗು ವೇದಿಕೆಯ ಮೇಲ್ಗಡೆ ಕುರ್ಚಿಯನ್ನು ಕೂಡ ಇಟ್ಟಿದ್ದಾರೆ.

ಇದು ಒಂದು ಬುಕ್ ಸ್ಟಾಲ್ ಆಗಿದೆ ಬುಕ್ಸ್ಟಾಲ್ನ ಮೇಲ್ಗಡೆ ಒಂದು ಬೋರ್ಡನ್ನು ಹಾಕಿದ್ದಾರೆ ಬೋರ್ಡ್ನ ಮೇಲ್ಗಡೆ ಪ್ರಗತಿ ಬುಕ್ ಸೆಂಟರ್ ಎಂದು ಹಿಂದಿ ಹಾಗು ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ.

ಇಲ್ಲಿ ಎದ್ರುಡೆ ತುಂಬ ದೇವಾಲಯಗಳು ಇವೆ.

ಓ ಮಸೀದಿಯ ಮೇಲ್ಗಡೆ ಮೈಕನ್ನು ಕೂಡ ಕೂಡಿಸಿದ್ದಾರೆ.

ಇದು ಒಂದು ಬಟ್ಟೆಯ ಅಂಗಡಿಯಾಗಿದೆ ಅಂಗಡಿಯ ಒಳಗಡೆ ತುಂಬಾ ಲೈಟ್ಸ್ ಗಳನ್ನು ಕೂಡ ಹಾಕಿದ್ದಾರೆ.

ಇಲ್ಲಿ ಎದ್ರುಗಡೆ ಒಂದು ಕಚೇರಿಯು ಕಚೇರಿಯ ಒಳಗಡೆ ಲೈಟ್ಸ್ ಗಳನ್ನು ಕೂಡ ಹಾಕಿದ್ದಾರೆ.

ಹಾಗೂ ಕಚೇರಿಯ ಒಳಗಡೆ ತುಂಬ ಜನರು ಕೂಡ ನೆರದಿದ್ದಾರೆ.

ಹಾಗೂ ಸ್ವಲ್ಪ ಜನರು ಕೂಡ ನಿಂತಿದ್ದಾರೆ.

ಹಾಗು ಎದ್ರುಗಡೆ ಒಂದು ಕೆಂಪು ಬಣ್ಣದ ದೇವಾಲಯವು ಕೂಡ ಇದೆ.

ಹಾಗು ಸ್ವಲ್ಪ ಜನರು ಜಾಕೆಟ್ ಅನ್ನು ಹಾಕಿಕೊಂಡು ಹೊರಗಡೆ ನಿಂತಿದ್ದಾರೆ.

ಹಾಗೂ ತುಂಬಾ ಜನರು ಕೂಡ ನೆರದಿದ್ದಾರೆ.

ಆತನ ಕೈಯಲ್ಲಿ ದುಡ್ಡು ಕೂಡ ಇದೆ.

ಹಾಗು ಎದುರುಗಡೆ ಬಾಳೆಹಣ್ಣು ಹಾಗು ಸೇಬುಹಣ್ಣು ಕೂಡ ಇಟ್ಟಿದ್ದಾರೆ.

ಈ ಎದ್ರುಡೆ ಒಂದು ಅಂಗಡಿಯು ಇದೆ ಅಂಗಡಿಯ ಒಳಗಡೆ ತುಂಬ ಲೈಟ್ಸ್ ಗಳನ್ನು ಕೂಡ ಹಾಕಿದ್ದಾರೆ.

ಅಂಗಡಿಯ ಸುತ್ತಮುತ್ತಲು ತುಂಬ ಗಿಡಮರಗಳು ಕೂಡ ಬೆಳೆದು ನಿಂತಿವೆ.

ಹಾಗೂ ಎದ್ರುಗಡೆ ಎರಡು ಕೆಂಪು ಬಣ್ಣದ ಬಾಟಲಿಗಳನ್ನು ಇಟ್ಟಿದ್ದಾರೆ.

ಕಟ್ಟಡದ ಎದುರುಗಡೆ ಪೋಲಿಸರ ಕಾರುಗಳು ಕೂಡ ನಿಂತಿವೆ.

ಹೊಂಡಾ ಮೇಲ್ಗಡೆ ಪವನ್ ಡಿಜಿಟಲ್ ಸ್ಟೂಡಿಯೋ ಮತ್ತು ಕಲರ್ ಜೇರಾಕ್ಸ್ ಎಂದು ಕನ್ನಡದಲ್ಲಿ ಬರೆದಿದ್ದಾರೆ.

ಮೇಲ್ಗಡೆ ಬಾಕ್ಸ ನಲ್ಲಿ ಇತರೆ ಬಟ್ಟೆಗಳನ್ನು ಕೂಡ ಇಟ್ಟಿದ್ದಾರೆ.

ವೋ ಕಟ್ಟಡದ ಮೇಲ್ಗಡೆ ಒಂದು ಬೋರ್ಡನ್ನು ಹಾಕಿದ್ದಾರೆ.

ಗೋಡೆಯ ಸುತ್ತಮುತ್ತಲು ಹಚ್ಚಹಸುರಿನ ಗಿಡಗಳು ಬೆಳೆದು ನಿಂತಿವೆ.

ಬೋರ್ಡ್ ಮೇಲ್ಗಡೆ ಪ್ರೀನ್ಸ್ ಸ್ಟೋರ್ ಕನ್ನಡ ಹಾಗೂ ಇಂಗ್ಲೀಷ್ ನಲ್ಲಿ ಬರೆದಿದ್ದಾರೆ.

ವೊ ಅಂಗಡಿ ಒಳಗಡೆ ಲೈಟ್ಸ್ ಗಳನ್ನು ಕೂಡ ಹಾಕಿದ್ದಾರೆ.

ಹಾಗೂ ಬಾಗಿಲಿಗೆ ಹೂವಿನ ಮಾಲೆಯನ್ನು ಕೂಡ ಹಾಕಿದ್ದಾರೆ.

ಕಾರಿನ ಎದ್ರುಗಡೆ ಸ್ವಲ್ಪ ಜನ ಕೂಡ ನಿಂತಿದ್ದಾರೆ.

ಎದುರುಗಡೆ ರಸ್ತೆಯ ಪಕ್ಕದಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ ಕಟ್ಟಡದ ಮೇಲ್ಗಡೆ ರಾಯಲ್ ಏನ್ಪಿಲ್ದ ಎಂದು ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ.

ಅದೇ ರೀತಿಯಾಗಿ ಗುಂಡಿಯ ಪಕ್ಕದಲ್ಲಿ ದೊಡ್ಡ ದೊಡ್ಡ ಗಿಡ ಮರಗಳು ಕೂಡ ಬೆಳೆದು ನಿಂತಿವೆ ಹಾಗೂ ದೂರದಲ್ಲಿ ಒಂದು ಬೆಟ್ಟವು ಕೂಡ ಕಾಣಿಸುತ್ತಿದೆ.

ಹಾಗು ಬಸ್ ನಿಲ್ದಾಣದಲ್ಲಿ ಎದುರುಗಡೆ ಒಬ್ಬ ಕಂಡಕ್ಟರ್ ಕೂಡ ನಿಂತಿದ್ದಾರೆ.

ಹಾಗು ಮೇಲ್ಗಡೆ ಹೆಣ್ಣು ಮಕ್ಕಳ ಅಂಗಿಗಳನ್ನು ಕೂಡ ನೇತು ಹಾಕಿದ್ದಾರೆ ಹಾಗೂ ಸ್ವಲ್ಪ ಓಡೋನಿಗಳನ್ನು ಕೂಡ ನೇತು ಹಾಕಿದ್ದಾರೆ.

ಇಲ್ಲಿ ಎದ್ರುಗಡೆ ಒಂದು ಮನೆಯು ಇದೆ ಮನೆಗೆ ಕಿಟಕಿಗಳು ಕೂಡ ಇವೆ.

ಹಾಗು ಮನೆಯಲ್ಲಿ ಒಂದು ಕೆಂಪು ಬಣ್ಣದ ಕುರ್ಚಿಯನ್ನು ಕೂಡ ಹಾಕಿದ್ದಾರೆ.

ಇದು ಒಂದು ಶಾಲೆಯಾಗಿದೆ ಶಾಲೆ ಎದ್ರುಡೇ ಹಚ್ಚ ಹಸುರಿನ ಗಿಡ ಮರಗಳು ಕೂಡ ಬೆಳೆದು ನಿಂತಿವೆ.

ಹಾಗು ಗದೆ ಸುತ್ತ ಮುತ್ತಲು ಗಿಡ ಮರಗಳು ಕೂಡ ಬೆಳೆದು ನಿಂತಿವೆ.